ಇದರ ಮುಂದೆ ಏಳು ಜನ ಮಹಿಳೆಯರು ನಿಂತಿದ್ದಾರೆ.

ಮತ್ತು ಈ ಚಿತ್ರದಲ್ಲಿ ಚೇರು ಲೋಟ ಟೇಬಲು ಪಿಲ್ಲೋ ಏ_ಸಿ ಕೂಡ ಇದೆ.

ಈ ಚಿತ್ರದಲ್ಲಿ ಒಂದು ಸ್ವಿಮ್ಮಿಂಗ್ ಪೂಲ್ ಕಾಣಿಸುತ್ತಿದೆ.

ಇದರಲ್ಲಿ ಸುಮಾರು ಜನ ವ್ಯಕ್ತಿಗಳು ನಿಂತಿದ್ದಾರೆ.

ಈ ಚಿತ್ತನದಲ್ಲಿ ಸೋಫಾ ಸೆಟ್ ಇಟ್ಟಿದ್ದಾರೆ ಹಾಗು ಸುಮಾರು ಚೇರು ಗಳನ್ನು ಇಟ್ಟಿದ್ದಾರೆ.

ಮತ್ತೆ ಇದರಲ್ಲಿ ಒಂದು ಬೋರ್ಡ್ ಅನ್ನು ಇಟ್ಟಿದ್ದಾರೆ.

ಈ ಚಿತ್ರದಲ್ಲಿ ವಿಧವಿಧಗಳಾದ ಕಾರುಗಳು ನಿಂತಿವೆ.

ಈ ಚಿತ್ರದಲ್ಲಿ ಶೀಟ್ ಹಾಗೂ ಮತ್ತು ಲೈಟುಗಳು ಕಾಣಿಸುತ್ತಿದೆ.

ಇವರಿಗೆ ಒಂಟಿ ಕಾಲಿನಲ್ಲಿ ನಿಂತು ಕೈ ಮುಗಿದುಕೊಂಡು ನಿಂತಿದ್ದಾರೆ.

ಈ ಚಿತ್ರದಲ್ಲಿ ಒಂದು ಅಂಚೆ ಕಚೇರಿಯು ಕಾಣಿಸುತ್ತಿದೆ.

ಈ ಚಿತ್ರಣದಲ್ಲಿ ಮನೆ ಕಲಸವು ಆಗಿತ್ತಿದೆ.

ಈ ಚಿತ್ರಣದಲ್ಲಿ ಹಸಿರು ಮರಗಿಡಗಳು ಕಾಣಿಸುತ್ತಿದೆ.

ಈ ಚಿತ್ರಣದಲ್ಲಿ ಹಲವು ಹೂಗಳಿಂದ ಅಲಂಕರಿಸಿದ್ದಾರೆ.

ಇದರ ಮುಂದೆ ಎರಡು ಮೂರು ಕಾರ್ಗಳು ಕಾಣಿಸುತ್ತಿದೆ.

ಈ ಚಿತ್ರದಲ್ಲಿ ಫ್ಯಾನ್ ಗಳು ಕಾಣಿಸುತ್ತಿದೆ.

ಇದರಲ್ಲಿ ಕೆಲವರ ತಲೆಯಲ್ಲಿ ಬಿಳಿ ಬಣ್ಣದ ಕ್ಯಾಪ್ ಇದೆ ಹಾಗು ಕೆಂಪು ಬಣ್ಣದ ದುಪ್ಪಟ್ಟ ಕಾಣಿಸುತ್ತಿದೆ

ಮತ್ತು ಕೆಲವರ ಕೈಯಿನಲ್ಲಿ ಹಾಳೆ ಮತ್ತು ಕೆಲವರು ಬರೆಯುತ್ತ ಇದ್ದಾರೆ.